ಮರಗಳು ಕಾಣಲಾಗುವುದು ಇದರ ಪಕ್ಕದಲ್ಲಿ ಒಂದು ಸ್ತಂಭ ಇದೆ .

ಇದು ಒಂದು ಊರು. ಈ ಹಳ್ಳಿ ಊರಿನಲ್ಲಿ ತುಂಬಾ ಮನೆಗಳು ಕೂಡಿವೆ ಇದು ಅಕ್ಕ ಪಕ್ಕದಲ್ಲಿ ಹಚ್ಚ ಹಸಿರಿನಂತೆ ಮರಗಳು ಹಾಗು ಕಲ್ಲುಗಳು.